ಚಿತ್ರದಲ್ಲಿ ನಾನು ಒಂದು ದೊಡ್ಡ ಗಡಿಯಾರವನ್ನು ನೋಡಬಹುದು ಅದಕ್ಕೆ ಕಾಫಿ ನೋಡಿದರೆ ಗೋಡೆಯ ಒಳಗೆ ಬಿಳಿ ಬಣ್ಣವಿದೆ.

ಆಕಲು ಎರಡು ದೊಡ್ಡ ಚೇರ್ಗಳು ಕಾಣತ್ತಿವೆ ಅದು ಕಪ್ಪು ಬಣ್ಣದಾಗಿದೆ.